ನಾವು ರೋ ಸೈಡ್ ಫುಡ್ಗಳನ್ನ ತಿಂದ್ರೆ ಚೆನ್ನಾಗಿರುತ್ತೆ ಏನೋ ಆದರೆ ಹೋಟೆಲ್ ಅಲ್ಲಿ.

ಮಾಡಬಹುದು-- ಆದರೆ ಭರತನಾಟ್ಯ ಈ ನಾಟ್ಯವೇ ತುಂಬಾ ಫೇಮಸ್ ಆಗಿರೋದು ಆದ್ರಿಂದ ಎಲ್ಲರೂ ಕಲಿಬೇಕು ಅನ್ನೋ ಉದ್ದೇಶ ಇದೆ.

ಬಸ್ ಅಂದ್ರೆ ಎಲ್ಲರಿಗೂ ಒಳ್ಳೆಯದು ಎಲ್ಲಾದ್ರೂ ಹೋಗಬಹುದು ಬರಬಹುದು ಹಳ್ಳಿ ಜನ ಎಲ್ಲ ಟೌನುಗ್ ಬರ್ತಾರೆ ಒಳ್ಳೆಯದು.

ಗೌರ್ನಮೆಂಟ್ ಬಸ್ ಇರುವುದರಿಂದ ಗವರ್ನಮೆಂಟ್ ಇರುವುದರಿಂದ ಯಾಕೆ ಅಂತಂದ್ರೆ ಗವರ್ನಮೆಂಟ್ ಬಸ್ ಅರ್ಧ ದುಡ್ಡನ್ನ ತಗೊಳುತ್ತೆ ಈಗ ಪ್ರೈವೇಟ್ ಬಸ್ಸು ರೂ. ನೂರು ರುಪಾಯಿ ಇದ್ರೆ ಅದರಲ್ಲಿ ಅರ್ಧ ತಗೊಳ್ಳುತ್ತೆ.

ಮಳೆ ಬಂದಿದ್ದು ಎಲ್ಲಿ ಹೋಗಿ ಬೀಳುತ್ತೆ ನೀರು ಅಲ್ಲೆ ಹೋಗಿ ನಿಲ್ಲಬೇಕು ನಾವು ಹುಷಾರಾಗಿ ನೋಡ್ಕೋ ಬೇಕು ತೀರಾ ಆಹ್ ತರ ಅದನೆಲ್ಲಾ ಮಾಡ್ಕೋಬರ್ದು --

ಬೇಕರಿ ಚಿಕ್ಕ ಮಕ್ಕಳಿಗೆ ನೋಡುದರೆ ಬೇಕಾರಿ ಗೆ ಹೋಗಬೇಕು ಅನ್ಸುತ್ತೆ ದೊಡ್ಡವರು ಬೇಕರಿ ಗೆ ಹೋಗ್ತಾರೆ.

ಮನೆಗೆ ನಾವು ಎಷ್ಟೇ ತರ ವೆರೈಟೀಸ್ ಫುಡ್ ಮಾಡ್ಕೊಂಡು ಇದ್ದುರುನು ಬೇಕರಿಲಿ ಹೋಗಿ ತಿನ್ನೋದೆನೆ ಒಂದು ತರ ಖುಷಿ.

ನಾವು ಬೇಕರಿ ಅಲ್ಲಿಗೆ ಅಲ್ಲಿಬೇಕರಿ ಇದೆ ಹೋಗಿ ತಿನ್ನೋಣ ಬನ್ನಿ ಅಂತ ಎಲ್ಲರೂನ್ನು ಕರ್ಕೊಂಡು--

ಏನೇನೊ ಒಂಥರಾ ಆಗಿದೀವಿ ಆದ್ರೆ ಸ್ವಾಮಿ ತ--

ನಾವು ಅಷ್ಟೇ ಪರಿಸರನೂ ಕಾಪಾಡ್ಕೊಳ್ಬೇಕು ಯಾಕೆಂತಂದ್ರೆ ಗಿಡ ಬೆಳಸ್ಬೇಕು ಉಹ್ ಕಮ್ ಕಡ್ದಿ ಮನೆ ಮಾಡ್ಬಾರ್ದು.

ಒಂದೇ ಒಂದು ಕೋಕೋನೆಟ್ ಆಯಿಲ್ ತಗೊಂಡಿ ಲಿಪ್ಸ್ಗೆ ಲಿಪ್ಸ್ಗೆ ಅದು ಇದು ಅಂತ ಎಲ್ಲಾ ಅಚ್ಚಕೊಂಡು ಬಿಡ್ತಾರೆ.

ಏನೋ ಒಂದುತರ ಖುಷಿ ಸಿಗುತ್ತೆ ಏನೋ ಒಂದತರ ಸಮದಾನ ಸಿಗುತ್ತೆ ಅವರ ಇವರ ಹತ್ರ ಜಗಳ ಮಾಡಿಕೊಂಡು ನಾವು--

ನಾವೆಷ್ಟು ತಿಂದ್ರುನೂ ತಿಂತಾನೆ ಇರಬೇಕು ಅನ್ಸುತ್ತೆ ಘೋಬಿನ ಆದ್ರೆ ಎಷ್ಟ್ ಲಿಮಿಟ್ ಲ್ ತಿನ್ಬೇಕೋ ಅಷ್ಟೇನೇ ತಿನ್ಬೇಕು ತೀರಾ ಜಾಸ್ತಿ ತಿನ್ನೋಕೆ ಹೋಗಬಾರದು ಬಿರಿಯಾನಿ ಆದರು ಅಷ್ಟೇನೆ ಚಿಕನ್ ಲೆಗ್ ಪಿಸ್ ಆದ್ರೂ ಸೂಪರ್.

ಯಾಕೆ ಅಂತ ಅಂದ್ರೆ ಕಾಫೀ ಎಂಥ ಫ್ಲೇವರ್ ಆದ್ರೂನು ತುಂಬಾನೇ ಚೆನಾಗಿರುತ್ತೆ ಹೊರಗಡೆನೆ ಕಾಫೀ ಕುಡಿಬೇಕು ಅನ್ಸುತ್ತೆ .